ಮತ್ತು ಬಲಭಾಗದಲ್ಲಿ ಒಂದು ಬ್ಲಾಕ್ ಬೋರ್ಡನ್ನು ಕಾಣಬಹುದು.

ಮತ್ತು ಹಿಂಭಾಗದಲ್ಲಿ ಒಂದು ದೊಡ್ಡ ಕಿಟಕಿಯೊಂದನ್ನು ಕಾಣಬಹುದು.

ಇದರಲ್ಲಿ ಕೊಕ ಕೋಲಾ ಎಂಬ ನೇಮ್ ಬೋರ್ಡ್ ಅನ್ನು ಕಾಣಬಹುದು.

ಮತ್ತು ಆ ಲೈಟಿನ ಕೆಳಭಾಗದಲ್ಲಿ ಹೆಚ್ಚಾಗಿ ಚೇರುಗಳು ಇರುವುದನ್ನು ಕಾಣಬಹುದು.

ಮತ್ತು ಮುಂಭಾಗದಲ್ಲಿ ಒಂದು ಟೇಬಲ್ ಅನ್ನು ಕಾಣಬಹುದು.

ಮತ್ತು ಲೈಟಿನ ಮಧ್ಯ ಭಾಗದಲ್ಲಿ ಒಂದು ಬೋರ್ಡ್ ಅನ್ನು ನೇತು ಹಾಕಿರುವುದು ಕಾಣಬಹುದು.

ಇದರಲ್ಲಿ ಇಬ್ಬರು ವ್ಯಕ್ತಿ ನಿಂತಿರುವುದನ್ನು ಕಾಣ.

ಮತ್ತು ಫ್ರಿಜ್ ಮೇಲ್ಭಾಗದಲ್ಲಿ ಒಂದು ಬೋರ್ಡ್ ಕಾಣಬಹುದು.

ಇದರಲ್ಲಿ ರಿಶ್ ಬೈಕ್ ಕ್ಲಿನಿಕ್ ಅನ್ನೋ ನೇಮ್ ಬೋರ್ಡ್ ಅನ್ನು ಕಾಣಬಹುದು.

ನಂತರ ವ್ಯಕ್ತಿಯ ಮುಂದೆ ಒಂದು ಡಬ್ ಕಾಣಬಹುದು.

ಮತ್ತು ಇದರಲ್ಲಿ ಮೂರು ಜನ ವ್ಯಕ್ತಿಗಳು ನಿಂತಿರುವುದನ್ನು ಕಾಣಬಹುದು.

ಮತ್ತು ಮೆಲ್ಬಾಗದಲ್ಲಿ ಎರಡು ಸೀಲಿಂಗ್ ಫ್ಯಾನ್ ಗಳನ್ನು ಕಾಣಬಹುದು.

ಮತ್ತು ಎಡಭಾಗದಲ್ಲಿ ಒಂದು ಆಟೋ ಮತ್ತು ವಿದ್ಯುತ್ ಕಂಬವನ್ನು ಇರುವುದು ಕಾಣಬಹುದು.

ಮತ್ತು ಒಂದು ಬೋರ್ಡ್ ಅನ್ನು ಕಾಣಬಹುದು.

ಮತ್ತೆ ಎಡ ಭಾಗದಲ್ಲಿ ಬಟ್ಟೆಗಳನ್ನು ಕಾಣಬಹುದು.

ಮತ್ತು ಅದರಕ್ಕೆ ಮುಂಭಾಗದಲ್ಲಿ ಬಾಟಲ್ ಗಳನ್ನು ಕಾಣಬಹುದು.

ಮತ್ತು ಇಬ್ಬರು ವ್ಯಕ್ತಿಗಳು ನಿಂತಿರುವುದನ್ನು ಕಾಣಬಹುದು.

ಮತ್ತು ಕಾರಿನ ಕೆಳಗಡೆ ಒಬ್ಬ ವ್ಯಕ್ತಿಯು ಪೈಪಿ ನಿಂದ ನೀರು ಹಾಕುತ್ತಿರುವುದನ್ನು ಕಾಣಬಹುದು.

ನಂತರ ಹಸಿರು ಬಣ್ಣದ ಮರಗಳನ್ನು ಕಾಣಬಹುದು.

ಮತ್ತು ಬಸ್ಸಿನ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವದನ್ನು ಕಾಣಬಹುದು.

ಆ ಗೋಡೆಯ ಮುಂಭಾಗದಲ್ಲಿ ವಿವಿಧ ಚಿತ್ರಗಳನ್ನು ಕಾಣಬಹುದು

ನಂತರ ದೊಡ್ಡ ದೊಡ್ಡ ಮರಗಳನ್ನು ಕಾಣಬಹುದು.

ಅಂತರ ವ್ಯಕ್ತಿಯ ಹಿಂದೆ ಸೂರ್ಯನ ಬೆಳಕನ್ನು ಕಾಣಬಹುದು.

ಮತ್ತು ನೀರಿನ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವುದನ್ನು ಕಾಣಬಹುದು.